ಇದರಲ್ಲಿ ಐದು ಬಾತುಕೋಳಿ ಆಹ್ ಮೂರು ದೋಣಿಗಳು ಮತ್ತೆ ಎಲೆಗಿಡಗಳು ಕಾಣುತ್ತಿದೆ. ಇದಕ್ಕೆ ನಮ್ಮ ಭಾಷೆಯಲ್ಲಿ ಪಾಟ್ ಎಂದು ಕರೆಯುತ್ತಾರೆ.

ಇದರಲ್ಲಿ ಕಾಣುವ ಮೋಡಾ ಚ್-ಚ್-ಚಂದವಾದ ಹಸಿರಿನ ಗುಡ್ಡಾ ಮರಾ ಮತ್ತು ಮೂಟೆ ಮೂಟೆ ಗಟ್ಟಲೇ ಮಣ್ಣು ಕಾಣಿಚಿದೆ .

ಈ ಫೋಟೋ ದಲ್ಲಿ ಲೈಟ್ ಹೌಸ್ ಕಾಣುತ್ತಿದೆ ಮತ್ತು ಸುಂದರವಾದ ಆಕಾಶ ಕಾಣುತ್ತಿದೆ .

ಇಲ್ಲಿ ಹೋಗುವುದು ಬೆಳಗ್ಗೆ ಒಂದೆ. ಬೆಳಗ್ಗೆ ಯೋಳರಿಂದ ರಾತ್ರಿ ಯೋಳು ಘಂಟೆ ಮ ಅಷ್ಟೇ ಎಂಟ್ರಿ ಇದೆ ಇದರ ಮೀ-ಇ-ಈ ನದಿಯಲ್ಲಿ ಚಿಕ್ಕ ಚಿಕ್ಕ ಮೀನುಗಳು ಇ--

ಇದು ಬೆಳಗಾವಿನ ರೈಲ್ವೆ ಸ್ಟೇಷನ್ ಬಳಿ ಇರುವ ಬಸ್ಸ್ಟ್ಯಾಂಡ್. ಈ ಬಸ್ಸ್ಟ್ಯಾಂಡ್ನಲ್ಲಿ ಬಸ್ಗಳು ತುಂಬಾ ಎಂದರೆ ತುಂಬಾ ಕಡಿಮೆ ನಿಲ್ಲುತ್ತದೆ ಇಲ್ಲಿಇರುವದು ಎರಡು ಬಾತ್ರೂಮ್ಗಳು ಇದೆ.